Salary ಒಳ್ಳೇದು ಉಂಟು ಮಾರ್ರೆ ಅಲ್ಲಿ ಇಪ್ಪತ್ತು ಸಾವಿರ ಉಂಟು ಇಪ್ಪತ್ತು ಸಾವಿರ ಹೌದು

ಹೇ ನಿಮ್ ತಂಗೀ ಅಹ್ ನಿಮ್ದು ಯಾರ ಅಕ್ಕನ ಯಾರ ಇದ್ಲಲ್ಲಾ

ಹೌದಾ okay okay ಅದು ಅವಳು ನೋಡ್ಬೋದಿತ್ತು ಅವಳು same B.com ಆಲ್ಲಾ

ಹಾ ಅವರು job Bangalore ಅಲ್ಲಿ ಇದ್ದಾರೆ ಈಗ.

INOX ಅಲ್ಲಿ ಉಂಟು INOX ಅಲ್ಲಿ billing billing center .

ಹೇಗೆ salary ? ಹಾ ಸಂಬಳ ಒಂದು ಹದ್ನಾರು ಸಾವಿರ ಕೊಡ್ತಾರೆ ಹದ್ನಾರು.

PF ಎಲ್ಲಾ cut ಆಗಿಯಾ?

ಆ timings ಅದು ಮಾತ್ರ evenings ಅದು.

ಆ part time ಅಂದ್ರೆ ಅದೇ morning shift ಎಲ್ಲಾ full ಉಂಟು ಎಲ್ಲಾ.

Evening ಅಲ್ಲಿ ಮೂರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಹೇಳಿದ್ದಾರೆ.

ಹೌದಾ . ನೀನು ಅಲ್ಲ ನಿನ್ನ resume ಅನ್ನು ಕಳ್ಸಿಡು ನಾನ್ ಹೇಳ್ತೆ refer ಮಾಡ್ತೆ ಆಯ್ತಾ ಇಲ್ಲಾದ್ರೆ. ಹ ಸರಿ ಸರಿ ಆಯ್ತಾಯ್ತು. ಅದೇ ನಂಗೆ call ಬರ್ತಾಉಂಟು ಅಲ್ಲಿ manager ಕೂಡ ಕರೀತಿದ್ದಾರೆ ಕೆಲ್ಸಕ್ಕೆ ಸ್ವಲ್ಪ ಹೊರಗಡೆ ಇದ್ದೆ ಮತ್ತೇ ನಂಗೆ phone ಮಾಡಯ್ತಾ ನಂಗೆ resume ಒಂದು ಕಳ್ಸಿಡು WhatsApp ಮಾಡು . ಆಯ್ತಾಯ್ತು okay, okay, bye .

ನಾನು M.Com ಕಲಿಯುವಾಗ ನಮ್~ ನಮಗೆ ಪ್ರವಾಸ ಒಂದಿತ್ತು ಮೂರು ದಿನದ ಪ್ರವಾಸ ಆದ್ರೆ ಕೆಲವ್ರವ್ರು~ ಕೆಲವ್ರು ಬ್~ ಬರಲಿಲ್ಲ ನಾವು ಮತ್ತೆ ನಮ್ಮ ಕೆಲವು ಗೆಳತಿಯರು ಮತ್ತೆ. Sir ಆ ಮತ್ತೆ ಶಿಕ್ಷಕರು ಎಲ್ಲರೂ ಬಂದಿದ್ರೂ. ಅದ್ಕೇ ಮೊದ್ಲು ಆ ನಾನು ಆ ಹೆಸರ್ ಕೊಡ್ಲಿಲ್ಲ ಬೇಡ ಅಂತ ಮತ್ತೆ ನನ್ನ ಮೆಚ್ಚಿನ ಗೆಳತಿ ಹೇಳಿದ್ರು. ನಿನ್ಸ ಬಾ ಅದ್ಕೇ ನಾನ್ಸ ಕೊಟ್ಟೆ ಆದ್ರೆ ಆ ಮನೆಯವ್ರಿಗೇ ಹೇಳ್ಲೇ ಇಲ್ಲ ಹಣ ಮತ್ತೆ ಹಣ ಕೊಡ್ಬೇಕಲ್ಲ ಅವಾಗ ಮತ್ತೆ ನಾನ್ ಹೇಳ್ ತಿಳಿಸಿದೆ ಮನೆಯವ್ರಿಗೆ. ಮೊದ್ಲು ಹೇಳಿದ್ರು ಬೇಡ ಅಷ್ಟು ದೂರ ದಾಂಡೇಲಿ ಅಂತ ಇತ್ತ್ ದಾಂಡೇಲಿಗೆ ಹೋಗುದಂತ ಇತ್ತು ಮೊದಲು ಹೇಳಿದ್ರು ಅಮ್ಮ ಬೇಡ ಅಷ್ಟು ದೂರ ಯಾಕೆ, ಅದೂಸ ಮೂರು ದಿನಾ ಅಲ್ಲ ಮತ್ತೆ ಏನಾದ್ರೂ ಮಾಡಿ. ಮತ್ತೆ ಒಪ್ಪಿದ್ರೂ ಹೋಗುವಾ ಅಂತ ಪ್ರವಾಸಕ್ಕೆ ಮತ್ತೆ ಆ ಶನಿವಾರ ಆ ಅಲ್ಲ ಶುಕ್ರವಾರ ಹೊರಟದ್ದು ಮತ್ತೆ ಆ. ಆದಿತ್ಯವಾರ ಹಿಂದೆ ಬಂದದ್ದು ಪ್ರವಾಸದಿಂದ ಆದ್ರೆ ಶು~ ಶುಕ್ರವಾರಕ್ಕೆ ಹೊರಡುವಾಗ like ಆ packing ಎಲ್ಲ ಇತ್ತಲ್ಲ ಅದೆಲ್ಲ ಆ ಗುರುವಾರವೆ ಎಲ್ಲ ಶುರುಮಾಡಿದ್ದು. ಅದು class ಎಲ್ಲ ಇತ್ತಲ್ಲ ಅದ್ಕೇ ಗುರ~ ಗುರುವಾರವೆ ತಿಂಡಿ ಬಟ್ಟೆ ಎಲ್ಲ ಅಮ್ಮ ಮತ್ತೆ ಸಹಾಯ ಮಾಡಿದ್ರು ಮತ್ತೆ ಬೇಕಾದ ವಸ್ತುಗಳನ್ನು ಎಲ್ಲ ಇಟ್ಟು ತಯಾರಿ ಮಾಡಿದ್ರು. ಮತ್ತೆ ಬೆಳಗ್ಗೆ ಶುಕ್ರವಾರ ಏಳು ಗಂಟೆಗೆ ಅಲ್ಲಿ ಉಡುಪಿ bus stand ಅಲ್ಲಿ ಹೋಗ್ಬೇ~ ಬರ್ಬೇಕ್ಕಿತಂತೆ.

ಒ ಒ ನಾನು ನನ್ನ ಅಪ್ಪನಿಗೆ ಅಲ್ಲಿ drop ಮಾಡ್ಲಿಕ್ಕೆ ಹೇಳಿದೆ ಏಳು ಗಂಟೆ ನಾನೂ ಸರಿಯಾಗಿ ಇದ್ದೇ ಅಲ್ಲಿ ಆದ್ರೆ ಒ~ ಒ~ ಒಬ್ಳು ಗೆಳತಿ ನನ್ನದು ಬ~ ನನ್ನ ಗೆಳತಿ ಬರ್ಲೇ ಇಲ್ಲ ಸಮಯಕ್ಕೆ. ಅದ್ಕೇ ಅವಳಿಗೆ ಅವಳಿಗೆ wait ಮಾಡಿ ತುಂಬಾ ಹೊತ್ತಾಯಿತು ಮತ್ತೆ ಏಳುವರೆಗೆ ಬಂದ್ಳು ನಮ್ಮ bus ಸ miss ಆಯ್ತು ಮತ್ತೆ ಎಂಟು ಗಂಟೆದ ಒಂದು bus ಇತ್ತು ಸರ್ಕಾರಿ bus ಇತ್ತು. ಅದ್ರಲ್ಲಿ ನಾವೆಲ್ಲಾ ಹತ್ತು ಮಂದಿ ಇದ್ವಿ ನಾವೆಲ್ಲಾ ಹೋದ್ವೀ. ಹೋದುವಾಗ ಎಂತ ಅದೂ ಕೂತ್ಕೊಳಿ ಕೂತ್ಕೊಳಿ ನಮ್ಗೆ ಎಂತ ಬಚ್ಚಿ ಹೋಗಿತ್ತು ಜೀವ ಎಲ್ಲಾ ತುಂಬಾ ಸುಸ್ತಾಯಿತು. ಮತ್ತೆ ಅಲ್ಲಿ ತಲುಪುವಾಗ ಎಷ್ಟು ಸುಮಾರು ಸಂಜೆ ನಾಲ್ಕು ಗಂಟೆ ಆಯಿತು ಆಯ್ತ ಅದೆಂತ ಇದು ಸರ್ಕಾರಿ bus ಸ್ವಲ್ಪ ಮೆಲ್ಲ ಮೆಲ್ಲ ಹೋಗೋದು ಆಯ್ತ ಅದು ಮತ್ತೆ ಅದು driver ಸ ಸ್ವಲ್ಪ. ಮೆಲ್ಲ ಹೋಗುದು ಮತ್ತೆ stops ಕೂಡ ತುಂಬಾ ಕೊಡ್ತಾ ಇದ್ರು ಹಾಗೆ ತಲುಪುವಾಗ ಆ ತಡವಾಯಿತು ಮತ್ತೆ ತ~ ಆ ತ~ ಮತ್ತೆ ಅಲ್ಲಿ. ಆ rickshaw ದಲ್ಲಿ ನಮ್ಮ.

ತಲುಪುವ ಆ rickshaw ದಲ್ಲಿ ನಾವು.

ಅದು ನಮ್ಮ resort ಗೆ. Resort ಅಂದ್ರೆ ಎಂತ ಕಾಡಿನ ಮಧ್ಯೆದಲ್ಲಿ ಒಂದ್~ ಆ ಚಿಕ್ಕ ಚಿಕ್ಕ ಮನೆಗಳು. ಅದ್ ಒಂದ್ ಮನೆ ನಮ್ಗೆ ಅಂತ ಕೊಟ್ಟಿದ್ರೂ ಅವರು resort ನವರು ಆ ಅದೂ ಎಂತ ಮತ್ತು ಕಾಡಿನ ಮಧ್ಯೆದಲ್ಲಿ ಎಂತ ಧೂಳು ಕ~ ಮರ ಎಲ್ಲ ಉಂಟು. ಅದ್ರ ಮಧ್ಯೆದಲ್ಲಿ ಒಂದು ಆ ಮನೆಯಂತ ಆ ಕೊಟ್ಟಿದ್ರೂ ಆದ್ರಲ್ಲಿ ನಾವು ಮ~ ಅದ್ರಲ್ಲಿ ವ~ ಎರಡ್ rooms ಇತ್ತು ಒಂದು ಹುಡ್ಗಿಯರಿಗೆ ಇನೊಂದು ಹುಡ್ಗರಿಗೆ.

ಮತ್ತೆಂತ ಆ ಆ reach ಆಗಿದ್ದೇ ತಲಿಪಿದಿದ್ದೆ late ಅಲ್ಲಾ ಅದ್ಕೇ ಅಹ್ ಎ~ ಎ~ ಎಷ್ಟು like ಅಲ್ಲಿ ತಲುಪಿಸಿ ಊಟ ಎಲ್ಲ ಮಾಡಿದ್ವಿ.

ಮತ್ತೆ ಮಧ್ಯ ಮಧ್ಯೆದಲ್ಲಿ ಎಂತ.

Trekking ಎಲ್ಲ ಹೋಗಿದ್ವಿ ಮತ್ತೆ ಅಲ್ಲಿ ಎಂತ ಪುನ್~ ಆ music music ಎಲ್ಲಾ ಹಾಕಿ ಡ್ಯಾ~ ಆ ನೃತ್ಯ ಎಲ್ಲ ಮಾಡಿದ್ವಿ ಮತ್ತೆ ಆ ದಿನ ಅಷ್ಟು.

ಸಾಕೈತಲ್ಲ ಸುಸ್ತಾಗ್ತಿತ್ತಲ್ಲ ಅಷ್ಟು enjoy ಮಾಡ್ಲಿಲ್ಲ ಮತ್ತೆ ಆ ಮತ್ತೆ ಅಲ್ಲಿ February ತಿಂಗಳಲ್ಲಿ ಹೋಗಿದಲ್ಲ ತುಂಬಾ ಚಳಿ ಇತ್ತು.

ಅದು ಆದ್ಮೇಲೆ ನಾವು ಅಹ್ ಅದೂ jeep ಅಲ್ಲಿ ಎಲ್ಲಾ ತಿರ್ಗಿದ್ದಾಯ್ತ jeep ಅಲ್ಲಿ ನಾವು ಹತ್ತು ಮಂದಿ ತಿರ್ಗಿದ್ದು ನಾವು ಎಂತ ನಿ ಆ ಒಂದು ಸಮುದ್ರದಲ್ ಆ ತೀರಕ್ಕೆ ನಮ್ಗೆ. ನ~ ನದಿ ಸಮುದ್ರ ಅಲ್ಲ ನದಿಗೇ ನದಿಯ side boat boat ಅಲ್ಲಿ ನಮ್ಮನ್ನು ಆಚೆ ಇಚೆ ತಿರ್ಗಿಸಿದ್ರೂ. ಮತ್ತೆ ಅಲ್ಲಿ cro~ crocodile park ಅಂತ ಇತ್ತು. ಅದ್ರ ಅಲ್ಲಿ ಎಲ್ಲ ದಾಂಡೇಲಿಯಲ್ಲಿ ದಾಂಡೇಲಿಯಲ್ಲಿ crocodile ಎಲ್ಲ famous ಅದೆಲ್ಲಾ ನೋಡಿದ್ವಿ ಮತ್ತೆ ಅಲ್ಲಿ ಒಂದು industry ಇತ್ತು paper industry ಅದು ನಾವ್ ಹೊರಗಡೆ ಇಂದವೆ ನೋಡ್~ ನೋಡಿದ್ದು. ಅಷ್ಟು ಸಮಯ ಸಿಗ್ಲಿಲ್ಲ ನಮ್ಮ ಈ ಪ್ರವಾಸದಲ್ಲಿ ಎನಾದದ್ದ ಅಂದ್ರೆ ಇದು journey ಪ್ರವಾಸವೆ ತುಂಬಾ ತುಂಬಾ ಇತ್ತು ಅಷ್ಟು ಆ enjoy ಮಾಡ್ಲಿಕ್ಕೆ ಅಷ್ಟು ಆಗ್ಲಿಲ್ಲ.

ಹಾ hello ಶ್ರೀಕರ್ hai.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

ಆ ಊಟ ಎಲ್ಲಾ ಆಯ್ತು ಚಂದ ಆಯ್ತು ನಿಮ್ದು ?

ಹಾ ಹಾ ಹಾ ಹಾಗೆ ಮತ್ತೆ ಏನಾದ್ರು ಖುಷಿ ಉಂಟಾ ನಿಮಗೆ ಹೋಗ್ತೀರಾ? ಅದೇ ಅದೇ ನಾನೀಗ ಅದೇ ಒಮ್ಮೆ ನಾನ್ ಹಾಗೆ message ಮಾಡಿದ್ದದ್ದು.

ಒಮ್ಮೆ ಎಲ್ಲಾದ್ರೂ ಹೊರಗಡೆ outside ಹೋಗಿ ಬರುವ ಅಂತ. ಆ ನಾ actually ಏನಂದ್ರೆ ನಾವು ನಿನ್ನೆ ಹೋಗಿ ಬಂದ್ವಿ ನಮ್ದು college ಇಂದ ಒಂದು trip ಇತ್ತು field visiting.

ಹಾಗೆ ತುಂಬಾ experience . ನಾವು ಅಂದ್ರೆ ಕೇರಳ ಹೋದದ್ದು. ನಾವು ಅಂದ್ರೆ ಕೇರಳ ಹೋದದ್ದು.

ಆ ಅಲ್ಲಿ PPCRI ಉಂಟಲ್ಲಾ.

ಅಲ್~ ಅಲ್ಲಿಗೆ vis~ visit ಕೊಡ್ಲಿಕ್ಕೆ ಹೋದದ್ದು.

ಹಾ ಒಳ್ಳೆ experience ಅಲ್ಲಿ ಅವರು ಈಗcrops ಅನ್ನು plantation ಮಾಡ್ತಾರೆ ಹಾಗೆಲ್ಲಾ ಹೇಳಿದ್ರು.

ನಾನು ಒಂದ್ಸಲ ಅಲ್ಲಿರುವಾಗ ಹೋಗಿದ್ದೆ ಅಲ್ಲಿ bonsai ಎಲ್ಲ ಇದ್ಯಲ್ಲ ಅಲ್ಲಿ.

Bonsai plants ಅಂತ ಎಲ್ಲ ಮಾಡ್ತಾರಲ್ಲ.

ಈಗ ಅಲ್ಲಿ main ಆಗಿ ಏನಂದ್ರೆ ಆ ಮೂರು ಮಾತ್ರ ಮಾಡುದು coco ಮತ್ತೆ aracanut ಮತ್ತೆ ಇದು coconut ಮಾತ್ರ ಅಂತೆ. ಹಾ ಹಾ ಹಾ okay. ಅದು ತೆಂಗು ಹೇಗೆ ಅವರು ಏ ಈಗ lab ಅಲ್ಲಿ ಹೇಗೆ ಅವರು plant ಅನ್ನು ಇದು ಮಾಡ್ತಾರೆ improve ಮಾಡ್ತಾರೆ ಅಂತ ಹೇಳಿದ್ರು.

ಹಾಗೆ ಅದು ಹೇಗೆ ಅಂದ್ರೆ ಅಲ್ಲಿ ಆ ಈಗ ಅವರ ನಾವು ಈಗ ತೆಂಗಿನಕಾಯಿಯಲ್ಲಿ ತುದಿಲಿ ಒಂದು ಸಣ್ಣದಾಗಿ ಮೊಳಕೆ ಸಣ್ಣದಿರುತ್ತಲ್ಲಾ.

ಹಾ ಅದನ್ನು ಮಾತ್ರ ಅವ್ರು ತೆಗ್ದು ಅದಕ್ಕೆ ಹೊರಗೆ ಏನು ingredients ಎಲ್ಲ ಕೊಡ್ತಾರೆ ಅದನ್ನು lab ಒಳಗೆ ಕೊಟ್ಟು ಆ ಸಣ್ಣ testing . ಆ ಹಾಗೆ plantation ಮಾಡ್ತಾರೆ. ಅದನ್ನು full explain ಎಲ್ಲ ಮಾಡಿದ್ರು ಏನೆಲ್ಲಾ ಹಾಕಿ charcoal ಎಲ್ಲ ಹಾಕಿ full plantation ಮಾಡ್ತಾರೆ ಅದನೆಲ್ಲಾ ತುಂಬಾ experience ಇತ್ತು ನಿನ್ನೆ .

ಓಹ್ ಹಾ . ಆಹ್ ಏನಾದ್ರೂ next ಹೋಗೊ plan ಇದ್ರೆ ಹೆ. ಹಾಗೆ . Information ಸಿಗುವ ಕಡೆ ಹೋದ್ರೆ.

ಅದೇ ಅದೇ ನಮಗೆ ತುಂಬಾ worth ಅದು. ಹಾ ಹೌದು . ಈಗ ಒಂದು ನಾನು science ತಗೊಂಡದ್ದು ಹೇಗಿದ್ರೂ.

ಹಾ ಹಾಗೆ ಸ್ವಲ್ಪ ಸುಲಭ ಆಗ್ತದೆ ಅಂತ ಏನಾದ್ರು information collect ಆದ್ರೆ.

ಅದು ನೀವು ಆ ಯಾವ್ದು ತಕ್ಕೊಂಡದ್ದು ಎಂತ ಕಲಿಯುದು ಈಗ? ನಾನು ಅದೇ science ತೆಕ್ಕೊಂಡು. ಈಗ ಹೌದು masters ಮಾಡ್ತಾ ಇರುವುದು. ಹೌದಾ ಎಲ್ಲಿ ? ನಂದು ಅಂದ್ರೆ ಇದು computer science ಆಗತ್ತೆ.

So ಸ್ವಲ್ಪ lab ಅಲ್ಲಿ ಎಲ್ಲ interest ಇದೆ but ನೋಡುವ ಒಂದ್ಸಲ ಹೋಗುವ ಅದಕ್ಕೆ .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

ಬೇರೆ no speech ಬೇರೆ ಯಾವುದಾದರೂ interesting places ಇದ್ರೆ ಸಹ suggest ಮಾಡುವ ಹೋಗುವ. PPCRI ಅಂದ್ರೆ ಅಲ್ಲಿ ಕಾಸರಗೋಡು ಅಲ್ಲಿ ಒಂದು ಮತ್ತೆ ನಮ್ಮದು ವಿಟ್ಲಾದಲ್ಲಿ ಒಂದು ಇದೆ ಅಂತೆ. ಹೌದಾ ವಿಟ್ಲದಲ್ಲಿ ಒಂದು ಇದೆ ಅಲಾ ನಾನು ಸಣ್ಣದಿರುವಾಗ maybe ಅದಕ್ಕೇ ಹೋದ್ದು ಕಾಣ್. ಆ ಇಲ್ಲಿ ವಿಟ್ಲಾದಲ್ಲಿ ಆ ಅಹ್ ಹಾ.

ಮತ್ತೆ ಸುಳ್ಯದಲ್ಲಿ ಉಂಟು ಇದು ಅಲ್ಲಿ ಒಂದು ಇದೆ.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

ಹೌದು ಅದೇ ಒಂದ್ರದ್ದೆ ಬೇರೆ ಬೇರೆ ಕಡೆಯವರು ಮಾಡ್ತಾರೆ ಅಲ್ಲಿ ಮತ್ತೆ ಈಗ ನಮ್ದು ಏನಂತಂದ್ರೆ ಈ ಅಡಿಕೆಗೆಲ್ಲಾ ಹಳದಿ ರೋಗ ಅಂತ ಹರಡ್ತಿದೆಯಂತೆ.

ಆ ಅದು ಸುಳ್ಯ ಕಡೆ ಜಾಸ್ತಿ ಇದೆ ಅದಕ್ಕೆ ಏನಾದ್ರೂ ಆ medicines ಕಂಡುಹುಡು~ ಇನ್ನುಸ medicines ಕಂಡುಹುಡುಕ್ಲಿಲ್ಲ ಅದಕ್ಕೆ.

ಹಾ okay ಒಮ್ಮೆ correct plan ಮಾಡಿ. ಅದೇ ಎಲ್ಲಾplan ಮಾಡಿ ನಾವೇ.

ಆ interest ಉಂಟಾ ನಿಮಗೆ ಸಹ ಹೋಗ್ಲಿಕ್ಕೆ? ಅದೇ ಅದೇ ಹೋಗ್ಬೇಕು ಒಂದ್ಸಲ ನೋಡ್ಬೇಕು ಇದನ್ನೆಲ್ಲಾ ತಿಳ್ಕೊಂಡು. ಹಾ ನಂಗೆ ಹೀಗೆ ತಿರುಗಲಿಕ್ಕೆ ಹೋಗುದಂದ್ರೆ ಭಾರಿ ಇಷ್ಟ .

ಹಾ ಒಟ್ಟಿಗೆ friends ಜೊತೆ ಎಲ್ಲ ಹೋದ್ರೆ ಒಳ್ಳೇದಾಗುತ್ತೆ.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

ಸರಿ ಹಾಗಾದ್ರೆ ನೋಡೋಣ ನಾನ್ message ಮಾಡ್ತೇನೆ ಮತ್ತೆ.

ಹಾ ರಾಜೇಶ್ ಹೇಗಿದ್ದಿ ಮತ್ತೆ? ಹಾ hai hai ರವಿಕಿರಣ್ ಹೇಗಿದ್ಯಾ? ನಾನ್ ಆರಾಮ್ ಮಾರ್ರೆ ಏನ್ ಸುದ್ದಿ ಇಲ್ಲಾ ಒಂದು college ಎಲ್ಲ ಮುಗಿದ್ಮೇಲೆ.

ಹೌದು ಎಂತ ಮಾಡುದು ಎಂತ business ಎಲ್ಲಾ ಎಂತ ಮಾಡುವಾಂತ ನೋಡ್ತಾ ಇದ್ದೇನೆ ಹಾಗೆ ಸ್ವಲ್ಪ busy ಇದ್ದೆ

ಎಲ್ಲಾದ್ರೂ meet ಆಗುವ ನಾವ್ trip ಎಲ್ಲಾ plan ಮಾಡುವ ಅಂತ ಲೆಕ್ಕಹಾಕಿದ್ವಿ ನಾನು ಅನಿಶ್ ಎಲ್ಲಾ

ಹಾ ಹೌದಾ ಎಲ್ರು free ಇದ್ದಾರಾ ಈಗ?

Free ಇಲ್ಲಾ ಅಂದ್ರೆ ಒಬ್ಬ ಗೌರೀಶ್ ಅಂತ ಇದ್ನಲ್ಲಾ ಅವ್ನು ಈಗ Bangalore ಗೆಲ್ಲಾ ಹೋಗಿದ್ದಾನೆ ಅವ್ನಿಗೆ ಬರ್ಲಿಕ್ಕೆ ಆಗುದಿಲ್ಲಂತೆ.